ಈ ರೀತಿ ಅಂಗಡಿಯು ದೊಡ್ಡದಾಗಿದೆ ಮತ್ತು ಇಂದಿನ ದಿನಿಸಿ ಅಂಗಡಿಗಳಿಂದ ವಿಶಾಲವಾದ ಹಾಗಿದೆಆದರೆ ಹೈಪರ್ ಮಾರ್ಕೆಟ್ ಅಥವಾ ದೊಡ್ಡ ಪೆಟ್ಟಿಗೆ ಮಾರುಕಟ್ಟೆಯಿಂದ ಚಿಕ್ಕದಾಗಿದೆಇಲ್ಲಿ--

ಸ್ಪಾ ಗಳು ಡೇ ಸ್ಪಾ ಗಳು ಮತ್ತು ವೈದೇಕಿಯ ಸ್ಪಾ ಗಳು ಕಂಡು ಬರುತ್ತದೆ.